ಹಾಗೂ ಇಲ್ಲಿ ಬಂಗಾರ ಚಿನ್ನ ಅಥವಾ ಬೆಳ್ಳಿ ಆಭರಣವನ್ನ ತೊಗೊಂಡು ರೊಕ್ಕವನ್ನು ಕೊಡುತ್ತಾರೆ.

ಕಿತ್ತೂರ್ ರಾಣಿ ಚೆನ್ನಮ್ಮ ಕಿತ್ತೂರ್ ರಾಣಿ ಚೆನ್ನಮ್ಮ ಅಂದೆರೇ ಒಂದು ಯುಧ್ದವನ್ನು ಮಾಡುತ್ತಾಳೆ ಯಾಕಂದರೆ ಎಲ್ಲಾ ವಿದ್ ಯುದ್ಧಅಂದರೆ ಬ್ರಿಟಿಷರವನ್ನು ಯುದ್ಧಯನ್ನು ಮಾಡುತ್ತಾರೇ.